ಈ ಚಿತ್ರದಲ್ಲಿ ದೊಡ್ಡ ದೊಡ್ಡದಾದ ಹಸಿರು ಗಿಡಗಳನ್ನು ಕಾಣುತ್ತೇವೆ ಪರ್ರ್ಕ್ ರೀತಿಯಲ್ಲಿ ಕಾಣುತ್ತೇವೆ ಇದರಲ್ಲಿ ಜನರು ಒಡಾಡುತಿದ್ದರೆ.

ಗೆಂಡ ಮೃಗದ ಮೇಲೆ ನೀರಿನ ಚೀ --

ಈ ಚಿತ್ರದಲ್ಲಿ ನಾವು ಒಂದು ಕಬ್ಬಿಣದ ಬೋರ್ಡ್ ಕಾಣುತ್ತೇವೆ ಬೋರ್ಡ್ ಮೇಲೆಗಡೆ ಹಸಿರು ಬಣ್ಣದ ಪೇಯಿಂಟ್ ಹೊಡೆಯಲಾಗಿದೆ ಬೋರ್ಡ್ ಮೇಲೆಗಡೆ ಬಿಳಿ ಬಣ್ಣದ ಅಕ್ಷರಗಳನ್ನು ಕಾಣುತ್ತೇವೆ ಬೋರ್ಡ್ ಹಿಂದೆಗಡೆ --

ಏರ್ ಕೂಲರ್ ಅನ್ನು ಕಾಣುತ್ತೇವೆ ಕೀಟಕಿಗಳನ್ನು ನೋಡುತ್ತೇವೆ.

ಈ ಚಿತ್ರದಲ್ಲಿ ನಾವು ಎರಡು ಹಸುಗಳನ್ನ ಕಾಣುತ್ತೇವೆ. ಹಸು ಕಪ್ಪು ಬಣ್ಣದ್ದಾಗಿದೆ. ಹಸು ಕೊರಳಲ್ಲಿ ಕೆಂಪು ಬಿಳಿ ಹಳದಿ ಬಣ್ಣದ ಹಗ್ಗವನ್ನು ಕಟ್ಟಲಾಗಿದೆ.

ಗೇಟಿನ ಮೇಲುಗಡೆ ಒಂದು ಬ್ಯಾನರ್‌ನ್ನು ಅಂಟಿಸಲಾಗಿದೆ ಬ್ಯಾನರ್‌ ಕಪ್ಪು ಬಣ್ಣದಾಗಿದೆ ಬ್ಯಾನರ್‌ ಮೇಲುಗಡೆ ಬಿಳಿಯ ಅಕ್ಷರದ ಬಿಳಿ ಬಣ್ಣದ ಅಕ್ಷರಗಳನ್ನು ಕಾಣುತ್ತೇವೆ.

ಮೀನುಗಳು ಬಿಳಿ ಬಣ್ಣ ಹಸಿರು ಬಣ್ಣ ಮಿಶ್ರಿತವಾಗಿದೆ ತಟ್ಟೆಯನ್ನು ಒಬ್ಬ ಮನುಷ್ಯ ಹಿಡಿದುಕೊಂಡಿದ್ --

ಈ ಚಿತ್ರದಲ್ಲಿ ನಾವು ಒಂದು ಕಾಪೌಂಡ ನ್ನು ಕಾಣುತ್ತೇವೆ ಕಾಪೌಂಡಿ ಗೆ ಗೇಟ ನ್ನು ಜೋಡನೆಯನ್ನು ಮಾಡಲಾಗಿದೆ ಕಾಪೌಂಡಿ ನ ಒಳಗಡೆ ದೊಡ್ಡದಾದ ಹಚ್ಚ ಹಸಿರು ಬೇವಿನ ಮರಗಳನ್ನು ಕಾಣುತ್ತೇವೆ.

ಗೇಟ್‌ ಮುಂದುಗಡೆ ಏರಲು ಇಳಿಯಲು ಮೆಟ್ಟಿಲುಗಳನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನಾವು ಅಲ್ಮಾರು ಗಳನ್ನು ಕಾಣುತ್ತೇವೆಅಲ್ಮಾರು ದಲ್ಲಿ ಔಷಧಿಗಳನ್ನ ಶ್ಯಾಂಪೂ ಗಳನ್ನ ಜೋಡಿಸಿರುವುದನ್ನ ಕಾಣುತ್ತೇವೆ ಕೆಲವು ಆಯಿಲ್‌ ಗಳನ್ನ ಪೌಡರ್‌ ಗಳನ್ನ ಹಿಟ್ಟುಗಳನ್ನ ಜೋಡಿಸಿರುವುದನ್ನ ಕಾಣುತ್ತೇವೆ.

ಈ ಚಿತ್ರದಲ್ಲಿ ನಾವು ಒಂದು ಕೋಣೆಯನ್ನ ಕಾಣುತ್ತೇವೆ ಕೋಣೆಯಲ್ಲಿ ಒಂದು ಬೋರ್ಡ್‌ನ್ನು ಕಾಣುತ್ತೇವೆ ಬೋರ್ಡ್‌ ಮೇಲುಗಡೆ ಕೆಲವು ಚಿತ್ರಗಳನ್ನ ಪೇಪರ್‌ಗಳನ್ನ ಅಂಟಿಸಲಾಗಿದೆ.

ಗೊಂಬೆಯ ಕೈಯಲ್ಲಿ ಒಂದು ಕೊಳಲನ್ನು ಕಾಣುತ್ತೇವೆ ಗೊಂಬೆಯ ಮುಖದ ಮೇಲೆ ಒಂದು ನಾಮವನ್ನು ಕಾಣುತ್ತೇವೆ ನಾಮ ನೀಲಿ ಕೆಂಪು ಬಣ್ಣ ಮಿಶ್ರಿತವಾಗಿದೆ ಕೃಷ್ಣನ ತಲೆಯ ಮೇಲೆ ಒಂದು ಪೇಟವನ್ನು ಪೇಟದ ಮೇಲುಗಡೆ ಒಂದು ನವಿಲು --